ಅಹ್ ಓಪನಿಂಗ್ ಇಂದಂದ್ರೆ ಎಲ್ಲಾದ್ರೂ ಓಪನಿಂಗ್ ಮಾಡಬೇಕಾದ್ರೆ ಬಹಳ ಖುಷಿಯಿಂದ ಮಾಡತ್ತರೆ ಅದ್ರಂಗ್ ಡಿಸೈನ್ ನು ಬಲೂನ್ಸ್ ಎಲ್ಲಾ ಹಾಕಿ ಒಳ್ಳೆ ಅಹ್ ಲುಕ್ ಕಾಣಂಗ್ ಬಹಳ್ ಚಂದ್ ಮಾಡತರೇ.

ಬ್ಯಾಂಕ್ ಲ್ಲಿಡತೊ ಬ್ಯಾಂಕ್ ಅಲ್ಲಿ ಇಡೋದೇನೋ ಸೇಫ್ ಅನ್ನ ಸ್ತ್ಯ ತ್ತೆ ದುಡ್ಡು ಮನೇಲಿಟ್ಟರೆನು ಯಾರನ್ ಬಂದು ಬರೋದು ಕಳ್ಳತ್ತನ ಮಾಡುದು ಅದೆಲ್ಲಾ ಈದ್ ಅನ್ನಸ್ತ್ಯತ್ತಿ .

ಒಳಗೆ ಚನ್ನಾಗಿದೆ ಆದ್ರೂನು ರೇಟುನು ಅಷ್ಟೇನು ಇಲ್ಲರಿ ಮಾಮೂಲಿ ಇರತರ್ ಒಬ್ಬರಿಗೆ ಒಂದ್ ಮೂವತ್ತು ನಾಲವತ್ತು.

ಈ ಪ್ರತಿಯೊಂದುನು ಅಂದ್ರೆ ಸಿಮೆಂಟ್ ಎಲ್ಲಾ ಹಾಕಿಬಿಟ್ಟಿರ್ತ್ತೀವಲ್ಲಾ ಹಂಗಾಗಿ ಇಡಕ್ ಜಾಗನೇ ಇಲ್ಲಾ.

ಈಗ ಪ್ರತಿಯೊಂದು ಪಾಟ್ ತೊಕೊಂಡ ಬಂದು ಒಂದೊಂದು ಹೂವಿನ ಗಿಡ ಗುಲಾಬಿ ಮತ್ತೆ ಮನಿ ಪ್ಲಾಂಟ್ ಅಂತ ಹಾಕ್ಯವರಿ ದಾಸವಾಳ ಹೂವಿನ ಗಿಡ ಹಾಕಿ ಇಟ್ಟಿವ್ ರಿ. ಅದೇ ಇದ್ರಲ್ಲಿ ಚನ್ನಾಗಿ ಇದಾಗುತ್ತೆ ಅದನ್ನು--

ನಮ್ಮ ಮನೇಲಿ ಅಂತನೂ ನಮ್ಮದು ಇರೋದೆ ವ್ಯವಸಾಯ ರೀ ನಮ್ಮ ಅಪ್ಪ ಅಮ್ಮ ಮಾಡೋದೆಲ್ಲಾ ವ್ಯವಸಾಯ.